ಹೋಗಿ ಹೋಗಿರಲಿಕ್ಕಿಲ್ಲ ಅಲ್ಲಾ ಯಾಕಂದ್ರೆ full lockdown ಅದು ಇದು ಎಲ್ಲಾ ಇತ್ತಲ್ಲಾ. Online class ಮಾಡ್ತಿದ್ರು online class ಮಾಡ್ಸಿ ಮತ್ತೆ ಒಂದ್ ಎರಡು ತಿಂಗಳು ನಂತರ ಇದೆಂತ lockdown ಎಲ್ಲ ತೆಗ್ದ್ರಲ್ಲ

ನಂತರ ನಮಗೆ ಹೋಗಲಿಕ್ಕೆ ಶುರು ಆಯ್ತು

ಈಗ ಕೆಲವರು ಮಾತ್ರ ಪರಿಚಯ ಇದ್ರು ಅಂದ್ರೆ ಇದು ಈಗ ಎರಡು ತಿಂಗಳೆಲ್ಲ online ಮಾಡುವಾಗ

ನಮ್ಗೆ ಮುಖ ಪರಿಚಯ ಒಂದು ಯಾರು ಆದ್ರು ಅಲ್ಲಾ ಕೆಲ್ವರ್ ಅಲ್ಲಾ ಅದು camera ಎಲ್ಲ on ಮಾಡುವುದು. Mobile ಎದುರು ಕೂತ್ಕೊಂಡು ಪಾಠಾ ಕೆಳಲಿಕ್ಕ ಇತ್ತಲ್ಲಾ ಆವಾಗ. ಹಾ ಹೌದು ನಮಗೆ ಯಾರನ್ನು ಮುಖ ಮುಖ ನೋಡಿ ಗೊತ್ತೆ ಇರಲಿಲ್ಲ ಅಲ್ಲಾ ಹಾಗೆ. ಹಾ ಹಾ ಹಾಗೆ ಮತ್ ಈಗ ಎಲ್ಲ ಈಗೆಲ್ಲ ಸುದಾರಿಕೆ ಆಗಿ ಆಗ ಆಗಿರ್ತಾರೆ ಹಾಗಾದ್ರೆ. ಹಾ ಈಗ ಆಗಿರ್ತಾರೆ ಈಗ ನಮಗೆ ಅಭ್ಯಾಸ ಆಯ್ತಲ್ಲಾ ಅಂದ್ರೆ ಅದು ಮುಗಿದ ನಂತರ college ಗೆ ಬಂದ ನಂತರ ನಮ್ಗೆ ಬಾರಿ ಒಂದು ಖುಷಿ ಎಲ್ಲ friends ಆದ್ರು ತುಂಬ ಜನ

ಎಲ್ರೂ ಸಿಕ್ಕಿದ್ರು ಜೊತೆಯಲ್ಲಿ ಕೂತು ಮಾತಾಡುದು ಅದೆಲ್ಲ ಒಂದು ಖುಷಿ ನೋಡಿ ಹಾಗೆಲ್ಲಾ ಮಾಡ್ತೀರಾ ನೀವು class ಎಲ್ಲಾ . ಹಾ ನಾ class bunk ಮಾಡಿದೆನೆ ಒಂದು ದಿನ ಒಂದು ಸಾರ್ತಿ ಹೌದಾ? ಹಾ ನೀವ್ ಮಾಡಿರಲಿಲ್ವಾ ನೀವು ಬಾರಿ ಒಳ್ಳೆ student ಅಂತಾ. ಹೌದು ನಾನು class ಗೆಲ್ಲಾ ಹಾಗೆ ಮಾಡು~ ಮಾಡುವುದಿಲ್ಲಾ. ಬರೋದೇ ಕಡಿಮೆ ಅಂತ ಅಲ್ಲಾ ಹೌದು . ಅಹ್ ಅಹ್ ನೀವ್ ನೀವ್ friends ಎಲ್ಲ ಒಟ್ಟಿಗೆ ಸೇರಿ bunk ಮಾಡುದ ಅಲ್ಲ ನೀವ್ ಒಬ್ರೇ ನೀವೇ ಮೊದಲೇ ಹೇಳುದಾ ಅಲ್ಲ ಯಾರಾದ್ರು ಬೇರೆ ನಿಮ್ಗೆ ಹೇಳಿ bunk ಮಾಡುವ ಹಾಗೆ ಹೀಗೆ ಅಂತ

ನನ್ನ friends ಹೇಳ್ತಾರೆ bunk ಮಾಡು ಅಂತಾ ಮತ್ತೆ ನಾನೊಬ್ಬ ಕೂತು ಎಂತ ಮಾಡುದು ಎಲ್ಲರೂ ಹೋಗು ಹೇಳುದು ಹೋಗುವ bunk ಮಾಡುವ ಅಂತ. ಹೇಗೆ bunk ಮಾಡುದು

ಹಾ ಹಾ ಹಾ ಆಯ್ತು ಅಹ್ ಮತ್ತೆ ಬೈಸ್ಕೊಂಡದ್ದು ಉಂಟಾ bunk ಮಾಡಿ. ಬೈಸಕೊಂಡಿದೇವೇ ಒಂದ್ ಎರಡ್ ಸರ್ತಿ ಸಿಕ್ಕಿ ಬಿದ್ದು.

ಅಂದ್ರೆ ನಾವು ಒಂದು ಸುಮ್ಮನೆ ಒಂದು reason ಅದು reason ಕೊಟ್ಟದ್ದು ಕೂಡಾ ಅದು valid ಇರ್ಲಿಲ್ಲ ಸುಮ್ಮನೆ ಹೇಳಿದ್ದು ಹಾಗೆ ಮಾಡಿದ್ದು ಅಂತಾ ಆಗ ಅವರಿಗೆ ಗೊತ್ತಾಯ್ತು ಸರಿ ಬೈದ್ರು ಪುಣ್ಯಕೆ ಬೇರೆಯವ್ರು ನಮ್ಮ parents ನೆಲ್ಲ ಕರಿಲಿಲ್ಲ.

ಹಾ ಹಾಗೆಲ್ಲಾ ಮಾಡ್ತಾರಾ parents ಎಲ್ಲ ಕರ್ದು ಬೈಸ್ತಾರ? ಹೌದು ಈಗ college ಲೆಲ್ಲಾ strict ಅಲ್ಲಾ rules ಹಾಗೆ Speaker 1: ಹಾಗೆ ಮತ್ತೆ ವಿಶೇಷ ನಿಮ್ಗೆ ಎಂತ exam ಎಲ್ಲಾ ಆಯ್ತಾ? ಹಾ exam ಉ ಆಯ್ತು ಆಯ್ತು ಆಯ್ತು exam ಆಯ್ತು

ನಾಡಿದ್ದು ಇಪ್ಪತ್ತಮೂರರ ತನಕ ರಜೆ ಉಂಟು. ಓಹ್ ಇಪ್ಪತ್ಮೂರು ಓಹ್ ನಮ್ಗೆ ಕೂಡ ಇಪ್ಪತ್ಮೂರು ಓಹ್ ನಮಗೆಲ್ಲ ಒಟ್ಟಿಗೆ ಹಾಗಾದ್ರೆ ಶುರು ಆಗುದು ಅಲ್ಲಾ.

ರಜೆಯಲ್ಲಿ ಎಂತ ಮಾಡ್ತೀರಿ ಬೇರೆ coaching ಎನಾದ್ರು ಹೋಗ್ತಿರಾ ಅಲ್ಲಾ. ಇಲ್ಲಪ್ಪಾ ಅದಕಾ coaching ಅಂತ ಎಂತ ನಂದು exam ನಾನು ಈಗ ಸದ್ಯಕ್ಕೆ ಬರಿಯೊ plan ಇಲ್ಲಾ ಯಾವುದು ಕೂಡಾ

ನಂಗ ಈಗಾ college ಅಲ್ಲಿ ಇನ್ನು ಇದು event ಎಲ್ಲಾ ಶುರು ಆಗ್ತದೆ

ಹಾಗೆ ಇದು ರಜೆಯಲ್ಲಿ ಕೆಲವು event ಈ sports ಅದನೆಲ್ಲಾ ಮಾಡ್ತಾರೆ. ಹಾಗೆ ಎಲ್ಲವನ್ನು ಹೋಗಿ ನೋಡಬೇಕು ಅಂತ friends ಎಲ್ಲ ಇದ್ದಾರೆ ಹಾ ಹಾ function ಎನಾದ್ರು ಉಂಟಾ college ಅಲ್ಲಿ. College ಲ್ಲಿ ಸದ್ಯಕ್ಕೆ ಇಲ್ಲ ಇನ್ನು college day ಎಲ್ಲ ಆಗಬೇಕ ಅಷ್ಟೇ

ನಮ್ಗೆ talents day ಆಯ್ತು ಕಳ್ದ ತಿಂಗಳ ಎರಡು ತಿಂಗಳ ಹಿಂದೆ

ಅದು ಭಾರಿ ಚಂದದು concept ಎಲ್ಲಾ ಕೊಟ್ಟಿದ್ರು ನಾವ್ ಅದನೆಲ್ಲಾ ಭಾರಿ ಚಂದ ಎಲ್ಲ ಮಾಡಿದೇವೆ

ಹಾ ಹೇಗಿದ್ದೀರಾ ಅಂತಾ culture ಲಲ್ಲಿ. ಇಲ್ಲಾ ಅದೇನು ಅಂತ ಏನ ಇಲ್ಲಾ ಸ್ವಲ್ಪ ಇಲ್ಲಾ ಹಾಗೆ ಇಲ್ಲ ಆ college day ಗೇನಾದ್ರೂ competition ಗೆ ಸೇರುದು ಹಾಗೆ ಎನಾದ್ರು ಇದು ಕೊಡ್ತಿದೀರಾ ಹಾ ನಂಗೆ interest ಉಂಟು ನಾ ಅವತ್ತೇ ಸೇರಿದ್ದೆ ಇದು ಈಗಾ cooking competition ಅಂತ ಹೇಳ್ತೇವಲ್ಲ ಅದು ಈಗ cooking without fire ಅಂತಾ

ಇದು fire use ಮಾಡದೆ ಅಡುಗೆ ಮಾಡುದು ಅಹ್ ಅದನ್ನೆಲ್ಲ ನಾವು ಮಾಡಿದ್ದೇವೆ ಆವತ್ತು ಅಂದ್ರೆ ಅದ್ರಲ್ಲಿ ಹುಡುಗರಿದ್ದದ್ದೇ ಕಡಿಮೆ ಅದ್ರಲ್ಲಿ ಕೂಡಾ ನಾವೆಲ್ಲ. ಸೇರಿದೆವೆ madam ನವರಿಗೆ ಇದು ಭಾರಿ ಖುಷಿ ಓ ನೀವೆಲ್ಲ ಸೇರಿದ್ದೀರಾ ಅಂತ ಎಲ್ಲಾ. ಹೌದಾ ಆಯ್ತು ಸರಿ ಪ್ರತೀಕ್ ಇನ್ನೊಂದು ಸಲಾ ಮಾತಾಡುವ ಹಾಗಾದ್ರೆ.

ನಾನು ಅರಾಮ್ ಇದ್ದೇನೆ ಏನ್ ಮಾಡ್ತಿದ್ದೀರಾ?

ನಾನ್ ಈಗ ಊಟ ಮಾಡಿದ್ ಅಷ್ಟೆ, ನಿಮ್ದು ಊಟ ಆಯ್ತಾ? ಹ ನಮ್ಮದು ಊಟ ಆಯ್ತು ನಿಮ್ಮಲ್ಲಿ ಎಂತ special ? ನಮ್ಗೆ ಇವತ್ತು ಮೊಸರನ್ನ ನಿಮ್ಗೆ? ನಮ್ಗೆ ಏನಿಲ್ಲ ಇವತ್ತು ಕೋಳಿ ಮಾಡಿದ್ದಾರೆ.

ಗಮ್ಮತ್ ಇತ್ತು ನೆಂಟರು ಬಂದಿದ್ರು so ಹಾಗೆ ಕೋಳಿ ಮಾಡಿದ್ದು. ಹೌದಾ ನನ್ಗು call ಮಾಡ್ಲಿಕ್ಕೆ time ಎ ಸಿಗ್ಲಿಲ್ಲ ಇತ್ತು.

ಅದ್ ಹಾ ನಮ್ಮ ಮನೇಲಿ ನೆಂಟ್ರು ಬಂದಿದ್ರು ತುಂಬಾ ಜನ ಮಕ್ಳು ಜೊತೇನೆ ಆಟ ಆಡ್ತಾ ಇದ್ವಿ ನಾವು. ಹೌದಾ ಎಷ್ಟು ಚಂದ ಅಲ್ಲ ಮಕ್ಳು ಜೊತೆ ಆಟ ಆಡ್ಲಿಕ್ಕೆ. ಹೌದು ಆದ್ರೆ ಮಕ್ಳಳೆಲ್ಲ mobile ಅಲ್ಲೇ ಇರ್ತಾರೆ mobile ಅಲ್ಲೇ ಆಟ ಆಡ್ತಾ ಇರ್ತಾರೆ ನಾವ್ ನಾವೆಲ್ಲಾ ಸಣ್ಣದ್ರಲ್ಲಿ ಇರುವಾಗ full ಹೊರಗಡೆನೇ ಆಟ ಆಡ್ತಾ ಇದ್ವಿ ಎಲ್ಲ್ರು ಒಟ್ಟಾಗಿ ಲಗೋರಿ ಆಡುದು carrom ಆಡುದು ಮತ್ತೆ cricket ಆಡ್ತಿದ್ವಿ. ಇಂಥದೆಲ್ಲಾ ಆಟ ಆಡ್ತಿದ್ವಾ ಮರಕೋತಿ ಆಟ ಈಗದ್ ಮಕ್ಳಿಗೆ ಏನ್ ಇಲ್ಲ ಮನೆಯಲ್ಲಿ ಒಳಗೆ ಬಾಗಿಲ್ ಹಾಕಿ ಕುತ್ಕೋಳಿಸ್ತಾರೆ mobile ಅಲ್ಲೇ ಇರ್ತಾರೆ ಎಲ್ರು. ಹೌದು ಈಗಿನ ಎಲ್ರು ಮಕ್ಳು ಎಲ್ಲ mobile ಅಲ್ಲೇ ಕುಳ್ತ್ಕೊಳ್ಳುದು ನಾವಾದ್ರೆ ground ಅಲ್ಲಿ ಆಡ್ತಾ ಇದ್ವಿ ಜಾಗ ಸಾಕತಿರ್ಲಿಲ್ಲ ಈಗ ಜಾಗ ಉಂಟು ಆಡಿದ್ರೂ ನಮಗೆ ಸಾಕಗುದೇ ಇಲ್ಲ. ಹೌದು ಮುಂಚಿನ್ ಕಾಲದಲ್ಲಿ ನಾವು ಗದ್ದೆಯನ್ನೆಲ್ಲ ಚಂದ ಮಾಡಿ clean ಮಾಡಿ ಅದ್ರಲ್ಲಿ ಲಗೋರಿ ಆಡುದು.

ಮುಂಚೆ ಹಾವು ಏಣಿ ಆಟ ಅದು ಮಾಡುದು ಮರ ಕೋತಿ ಆಟ ದನ ಬೇಕ ದನ ಅದು ಎಷ್ಟು ಚಂದ ಅಲ್ಲ ಆಟಾಡ್ಲಿಕ್ಕೆ. ಆ ಮುಂಚಿದ್ ಕಾಲದ್ತರ ಯಾವ ಮಕ್ಳು ಈಗ ಇಲ್ಲ. ಆ ಈಗಿನ ಮಕ್ಳು ಕೇಳುದೇ ಬೇಡ ಅವ್ರಿಗೆ ಆಟ. ಹೌದು ಮುಂಚಿನ ಕಾಲದಲ್ಲಿ ನಾವೆಲ್ಲ ಬೇಸಿಗೆಯಲ್ಲಿ ರಜೆ ಸಿಕ್ಕಿದಾಗ.

ಚಿಕ್ಕಪ್ಪನ್ ಮನೆ ಚಿಕ್ಕಮ್ಮನ್ ಮನೆಗೆಲ್ಲ ಹೋಗಿ ಅಲ್ಲಿ ಅಲ್ಲಿಯದ್ ಮಕ್ಳೆಲ್ಲ ಒಟ್ಟಾಗಿ ಹೇಳುದು ಅಲ್ಲಿ ಪುನಃ ಆಟಾಡ್ಸುದು ಅಜ್ಜಿ. ಹೌದು ಈಗಂತು ಮಕ್ಳಿಗೆಲ್ಲಾ ಊಟ ಕೊಡುವಾಗಸ ಹಾಗೆ mobile ಅನ್ನೇ ತೋರ್ಸ್ಕೊಂಡು ಕೊಡ್ತಿದ್ರು ನಾವೆಲ್ಲ ಸಣ್ಣದಿರುವಾಗ.

ಅಲ್ಲ ನಮ್ಗೆಲ್ಲಾ ಏನ್ ಮಾಡ್ತಿದ್ರು ಗೊತ್ತಾ ಕಾಗೆ ಬಂದ್ರೆ ಹಗಲಲ್ಲಿ ಕಾಗೆ ತೋರ್ಸುದು ಚಿಟ್ಟೆ ತೋರ್ಸುದು ಹೂ ತೋರ್ಸುದು ಇದನೆಲ್ಲ ತೋರ್ಸಿ ಊಟ ಮಾಡ್ಸುದು. ರಾತ್ರಿ ಆದ್ರೆ ಚಂದ ಮಾಮನನ್ನು ತೋರ್ಸಿ ತೋರಿಸ್ತಿದ್ರು. ಈಗ mobile ಕೊಡದಿದ್ರೆ ಊಟ ಮಾಡುದೇ ಇಲ್ಲ ಮಗು. ಮುಂಚೆ ಆದ್ರೆ ಬೈಗುಳ ತಿಂದ್ರೆ ಸರಿ ಊಟ ಮಾಡ್ತಿತ್ತು. ಅಲ್ಲಾ ನಮ್ಮ ಜೀವನವೇ ಒಳ್ಳೆ ಇತ್ತು ಈಗೆಲ್ಲ ಶಿಬಿರ ಎಲ್ಲಾ ಹಾಕ್ತಾರಲ್ಲ ಮುಂಚೆಯೆಲ್ಲಾ ಅಜ್ಜಿ ಮನೆಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಳಿಸಿ ಬಿಡ್ತಿದ್ರು. ಮುಂಚೆ ಅಜ್ಜಿ ಮನೆ ಅಂದ್ರೆ ಎಷ್ಟು ಖುಷಿ ಅಲ್ವಾ ಆಟಾಡ್ಲಿಕ್ಕೆ ಅಲ್ಲಿ ಅಜ್ಜಿ ಮನೆ ಅಂದ್ರೆ ಈಗ ಶಿಬಿರ ಅಷ್ಟೆ.

ಹೌದು ಅಲ್ಲಿ ಊಟ ಸರಿ ಇರುದೇ ಇಲ್ಲ. ನಮ್ಗೆಲ್ಲಾ ಒಟ್ಟಿಗೆ ಹಂಚಿಕೊಂಡು ಹೋಗೋಣ ಎಷ್ಟು ಚಂದ ಅಲ್ವಾ. ಆ ಬೇಸಿಗೆಸ.

ಮುಂಚಿದ್ life ಎನಿಸುದಿಲ್ವಾ ನಿಮ್ಗೆ? ಹೀಗೆ ಹೀಗೆ ನಾವ್ ಇದ್ವಿ ನಮ್ಗೆ ಹೇಗೂ ಮುಂದೆ ಇದೆ ಇದೇ ರೀತಿ ಆಗ್ಬೇಕಂತ ಎನಿಸುದಿಲ್ವಾ? ಅದೇ ಅದೇ ಅದೇ ಇನ್ನು ಇನ್ನು ಇನ್ನು ಇನ್ನೂ ನಮ್ಮಾ ಮೊಮ್ಮಕ್ಕಳೆಲ್ಲಾ ಬರುವಾ time ಅಲ್ಲಿ ಏನ್ ಆಟ ಆಡ್ತಾರೋ. mobile ಒಳಗೆ room ಅಲ್ಲೇ ಇರ್ತಾರಾಂತ. ಅಲ್ಲಾ ಹೌದು ನಮ್ಗೆ ಈಗ ಎನಿಸ್ತದೆ ನಾವು ಆ ಆಟವನ್ನು enjoy ಮಾಡ್ಬೇಕಿತ್ತು ಆ ರೀತಿ ಆಟ ಆಡ್ತಿದ್ವಿ ಈಗ ನಾವು ಕನಸು ಕಾಂತೇವೆ ಅಲ್ವಾ.

ಅದು ಎಷ್ಟು ಚಂದ ಅದ್ರದ್ದು ಆದ್ರೆ ಹಾಗೆ ನಮ್ಗೆ ಎನಿಸಲಿಕ್ಕೆ ಒಂದು ಈಗ ಈಗ ಒಂದು feeling ಬರ್ತದೆ ಹೀಗೆ ಆಡಿದ್ವಿ ನಾವು ಮಕ್ಳ ಜೊತೆ

ಅದ್ರ ಮಜಾನೇ ಬೇರೆ ಈಗ ಏನು ಕಾಲಿ mobile ಅಂತ ಬೀಳುದು ಏನಂಥ ಹೇಳಿ ಇಲ್ಲ. ಹೌದೌದು ಇದ್ರಿಂದ ಕಣ್ಣಿಗೂ problem ಬರುತ್ತಲ್ಲ.

ಸಣ್ಣ ಮಕ್ಳಿಗೆ ಈಗ ಆ ಕನ್ನಡಕ ಬಂದಿದೆ. ಅಲ್ಲ ಹೌದು ಎರಡ್ನೆ class ನ ಮಗುವಿಗೆ ಸಮೇತ ಬಂದಿದೆ ಎಂಥ ಹೇಳುದು ನಮ್ಮ ಅಜ್ಜನವರಿಗೆಲ್ಲಾ ಬಂದದ್ದೇ ತುಂಬಾ late ಆಗಿ ಕನ್ನಡಕ.

ಅದು ಮತ್ತೆ ಬೇಸಿಗೆ ಶಾಲೆಗೆ ನಡ್ಕೊಂಡ್ ಬರುವಾಗ ಮಾವು ತಿನ್ನುದು ಆ ಪೇರಳೆ ಹಣ್ಣು, ನೇರಳೆ ಹಣ್ಣು ಇದೆಲ್ಲಾ ತಿನ್ಕೊಂಡು ಬರ್ತಿದ್ವಿ. ಅಲ್ಲ ಬೇರೆ ಮನೆಯ ಗದ್ದಿಗೆ ಹೋಗಿ ಉಪ್ಪಲ್ಲಿ ಹಾಕಿ ತಿನ್ನುದು.

ಈಗ ಎಲ್ಲಾ ಅಂಥದೆಲ್ಲಾ ಸಿಗುದ್ಸಾ ಇಲ್ಲಾ.

ಮತ್ತೇ ತಿನ್ಲಿಕ್ಕೆಸ ಸಿಗುದಿಲ್ಲ ಅಲ್ಲ.

ಮತ್ತೆ ಮುಂಚೆ ಶಾಲೆಯಿಂದ ನಾವು ಹೋಗುವಾಗ ಬರುವಾಗ road ಅಲ್ಲಿ ನಮ್ಮದೇ ಗುಂಪು.

ಇನ್ನೊಬ್ರಿಗೆ ತಂಟೆ ಮಾಡುದು. ಅದ್ರಿಂದ ಅದ್ ಎಷ್ಟು ಒಳ್ಳೇದಲ್ಲ ಆಟ ಆಡ್ಲಿಕೆಲ್ಲ. ಹೌದು ತುಂಬ ಮಜಾ ಮಾಡ್ತಿದ್ವಿ ಅಲ್ಲಾ. ಅಲ್ಲ ನಡ್ಕೊಂಡು ಬರ್ತಾ ಇರುದು ಆಮೇಲೆ ಈ ಪಾಲೆಯಲ್ಲಿ ಇದು ಎಳ್ಕೊಂಡ್ ಬರುವಂತದ್ದು.

ಸರಿ ನಂಗೀಗ ಒಂದು call ಬರ್ತಾ ಉಂಟು ನಾನ್ ಇಡ್ಲಾ. ಇನ್ನೊಂದ್ಸಲ call ಮಾಡ್ತೇನೆ.

ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀಯಾ ಮತ್ತೆ call ಮಾಡಿದ್ದೇನು? ನಾನ್ ಕೂಡ ಚೆನ್ನಾಗಿದ್ದೇನೆ, ನಾಳೆ ಇಪ್ಪ್ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಪ್ರವಾಸ ಇಟ್ಟಿದ್ದಾರಲ್ಲ. ಅಹ್ ಹೌದಾ ನನ್ಗೆ ವಿಷ್ಯ ಗೊತ್ತಿರ್ಲಿಲ್ಲ ನಾನು college ಗೆ ಬಂದಿರ್ಲಿಲ್ಲ. ಒಹ್ ಹೌದಾ ನಿನ್ನೆ ಹೇಳಿದ್ರು trip ಪ್ರವಾಸ ಇಟ್ಟಿದ್ದಾರೆ ಅಂತ.

ಅಹ್ ಹೌದಾ ಮತ್ತೆ ಏನು ಎಲ್ಲಿಗೆ ಪ್ರವಾಸಕ್ಕೆ? ಮಡಿಕೇರಿಗೆ ಮತ್ತೆ ತಲಕಾವೇರಿ ಅಲ್ಲಿ ಅ ಹತ್ತಿರದ ಎಲ್ಲಿಯಾ ಇಟ್ಟಿದ್ದಾರೆ trip.

ಹ ಹೌದಾ ನಾನು ಒಂದು ಮಾತು ಮನೆಯಲ್ಲಿ ಕೇಳ್ತೇನೆ.

ಹ ಆಯ್ತು ನಾಳೆ ಬರ್ತೀಯ ನೀನು? ಹಾ ನಾನು ನಾಳೆ ಬರ್ತೇನೆ, ನನ್ಗೆ ಮತ್ತೆ ಮಡಿಕೇರಿ ಎಲ್ಲ ನೋಡಿರ್ಲಿಲ್ಲ ನಾನು ಅದಕ್ಕೆ ಬರ್ಬೇಕಾಗ್ತದೆ. ಹ ಆಯ್ತು ಆರ್ಗಂಟೆಗೆ ಅದು college ಅಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ ನೀನು ಎಷ್ಟು ಗಂಟೆಗೆ ಬರ್ತೀಯ? ಹ ಆರು ಗಂಟೆಗೆ ನನ್ಗೆ ಬರ್ಲಿಕ್ಕೆ ಆಗುದಿಲ್ಲ ಬಸ್ಸೆಲ್ಲ ಇರಲ್ಲ ಅಲ ಸ್ವಲ್ಪ ಕಷ್ಟ ಆಗ್ತದೆ ನಾನು ಏಳು ಗಂಟೆ ಹಾಗೆ ಬರ್ತೇನೆ. ಏಳು ಗಂಟೆಗಾ ಹಾಗಾದ್ರೆ ನೀನು teacher ಹತ್ತಿರ ಹೇಳು ಏಳು ಗಂಟೆಗೆ ಬರ್ತೇನೆ ಅಂತ. ಆಯ್ತು ಸರಿ ಹಾಗೆ ಹೇ ಮಾಡ್ತೇನೆ. ಮನೆಯಲ್ಲಿ ಬಿಡ್ತಾರಾ ನಿನ್ನನ್ನು? ಗೊತ್ತಿಲ್ವ ನಾನು ಕೇಳ್ಬೇಕು ಮನೆಯಲ್ಲಿ. ಹ ಆಯ್ತು ಯಾವ ರೀತಿಯ dress ಹಾಕ್ತೀಯ ನೀನು? ನಾನು ಚೂಡಿದಾರ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೇನೆ ನೀನು? ನಾನು ಕೂಡ ಚೂಡಿದಾರ್ ಹಾಕ್ತೇನೆ, ಯಾವ colour ಅದ್ದು ಹಾಕ್ತೀಯ? ನಾನು ಬಿಳಿ ಬಣ್ಣದ್ದು ಹಾಕ್ತೇನೆ, ನೀನು? ನಾನು ಹಳದಿ color ಅದ್ದು ಹಾಕ್ತೇನೆ. ಹ ಹೌದಾ ಮತ್ತೆ ಪ್ರವಾಸದ ಬಗ್ಗೆ ಇನ್ನೇನಾದ್ರು ಮಾಹಿತಿ ಕೊಟ್ಟಿದ್ದಾರಾ? ಹ ಮತ್ತೆ ಆರ್ನೂರುಪೈ ಕಟ್ಲಿಕ್ಹೇಳಿದ್ದಾರೆ. ಹ ಹೌದಾ ಹ ಮತ್ತೆ ಅದ್ರಕ್ಕಿಂತ ಜಾಸ್ತಿ ಆಗ್ತದಾ ಇಲ್ಲಲ್ಲ. ಜಾಸ್ತಿ ಅಂದ್ರೆ ಅಲ್ಲಿ ಜನಸಂಖ್ಯೆ ಕಮ್ಮಿ ಇದ್ರೆ ನಮ್ಗೆ ಜಾಸ್ತಿ ಹಾಕ್ಲಿಕ್ಕೆ ಸಿಗ್ಬೋದು ಮತ್ತೆ ಗೊತ್ತಿಲ್ಲ ನನ್ಗೆ ಸರಿ. ಮತ್ತೆ ಊಟ ಉಪಚಾರ ಎಲ್ಲ ಏನಂತ ಹೇಳಿದ್ದಾರಾ? ಅದು teachers ಯೇ ಕೊಡ್ತಾರಂತೆ ಮತ್ತೆ ನೀನು ಏನಾದ್ರು ಬೇಕಿದ್ರೆ ನಿನ್ಗ್ ತಕೊಂಬಾ ತಿಂಡಿ ಎಲ್ಲ. ಹ ಹಾಗೆ ಮಾಡ್ತೇನೆ ಮತ್ತೆ ಎಲ್ಲರು ಬರ್ತಿದ್ದಾರಾ ನಿನ್ನ ತರಗತಿಯಿಂದ? ನನ್ ತರಗತಿಯಿಂದ ಎಲ್ಲರು ಬರ್ತಾರೆ ನಿನ್ ತರಗತಿಯಿಂದ? ಅದೆ ನನ್ಗೆ ಗೊತ್ತಿಲ್ಲ ನಾನು ನಾಳೆ ಏನುಂತ ಅವರತ್ರೆಲ್ಲ ಕೇಳ್ತೇನೆ ಅವ್ರು ಕೆಲವರು ಬರ್ಬೋದು ಬಾರದೆ ಕೂಡ ಇರ್ಬೋದು ಒಂದು ಮಾತು ಅವರತ್ರ ಕೂಡ.

ನಿನ್ ತರಗತಿಯಿಂದ call ಮಾಡ್ಲಿಲ್ವಾ ಅವರು ನಿನ್ಗೆ? ಇಲ್ಲ ಇಲ್ಲ ನನ್ಗೆ call ಮಾಡ್ಲಿಲ್ಲ ಅವರು.